ಈ ಚಿತ್ರದಲ್ಲಿ ಐದಾರು ಕೋತಿಗಳು ಇವೆ ಆ ಐದಾರು ಕೋತಿಗಳ ಜೊತೆ ಅಲೋವೇರಾ ಮರ ಇದೆ.

ಈ ಈ ಚಿತ್ರದಲ್ಲಿ ಒಂದು ದೊಡ್ಡ ಕಟ್ಟಡ ಕಾಣುತ್ತಿದೆ ಆ ಕಟ್ಟಡ ಆ ಕಟ್ಟಡಯ ಬಣ್ಣ ಕೆಂಪು ಬಣ್ಣ ಮತ್ತೆ ಹಸಿರು ಬಣ್ಣದಿಂದ ಇದ್ ಮಾಡಿದರೆ ಮತ್ತೆ ಅದರ ಪಕ್ಕ ಒಂದು ದೊಡ್ಡ ಮರ ಇದೆ ಮತ್ತೆ ಅದರ ಮುಂದೆ ಒಂದು ಗಾರ್ಡನ್‌ ಇದೆ. ಅಲ್ಲಿ ಒಂದು ಸೈಕಲ್‌ ರೆಡ್‌ ಕಲರ್‌ ಸೈಕಲ್‌ ಕೆಂಪು ಬಣ್ಣದ ಸೈಕಲ್‌ ನಿಲ್ಲಿಸಿ--

ಹತ್ತಿರದಲ್ಲಿ ಒಂದು ದೊಡ್ಡ ಕಟ್ಟಡ ಇದೆ ಆ ಕಟ್ಟಡದಲ್ಲಿ ದೊಡ್ಡ ಮರಗಳಿವೆ ಮತ್ತೆ ಅಲ್ಲಿ ನಾಲ್ಕು ಐದು ಸ್ಕೂಟಿಗಳನ್ನು ನಿಲ್ಲಿಸಿದ್ದಾರೆ ಮತ್ತೆ ಅಲ್ಲಿ ಜನಗಳು ಒಳಗಡೆ ಹೋಗುತ್ತಾ ಇದ್ದಾರೆ ಮತ್ತೆ ಅಲ್ಲಿ ಅಕ್ಕಪಕ್ಕ ದೊಡ್ಡ ಮರಗಳಿವೆ ಅಲ್ಲಿ ಆ ಕಟ್ಟಡದ ಬಣ್ಣ ಹಸಿರು ಮತ್ತು ಗುಲಾಬಿ ಬಣ್ಣದಿಂದ ಅಲಂಕರಿಸಿದೆ.

ಈ ಚಿತ್ರದಲ್ಲಿ ಒಂದು ದೊಡ್ಡ ದೇವಸ್ಥಾನ ಕಾಣಿಸುತ್ತಿದೆ ಆ ದೇವಸ್ಥಾನಕ್ಕೆ ದೇವರಿಗೆ ಹೂಗಳಿಂದ ಅಲಂಕರಿಸಿದ್ದಾರೆ ಮತ್ತೆ ಅದರಲ್ಲಿ --

ಈ ಚಿತ್ರದಲ್ಲಿ ಒಂದು ದೊಡ್ಡ ಗಿಡ ಮರಗಳು ಕಾಣುತ್ತಿವೆ ಮತ್ತು ಅಲ್ಲಿ ಸಿಮೆಂಟ್ ಇಂದ ಮೂರು ವ್ಯಕ್ತಿಗಳು ಕೆಲಸ ಮಾಡುತ್ತಿದ್ದಾರೆ. ಒಬ್ಬ ವ್ಯಕ್ತಿ ನಿಂತಿದ್ದಾನೆ ಇನ್ನೊಬ್ಬ ಬ್ಲೂ ಕಲರ್ ನೀಲಿ ಕಲರ್ ಶರ್ಟ್ ಹಾಕಿಕೊಂಡು ಅದನ್ನ ಸಿಮೆಂಟನ್ನು ಕಳಿಸ್ತಾ ಇದ್ದಾನೆ

ಈ ಚಿತ್ರದಲ್ಲಿ ಒಂದು ದೊಡ್ಡ ದೊಡ್ಡ ಛತ್ರಿ ಕಾಣುತ್ತಿದೆ ಆ ಛತ್ರಿ ಒಳಗಡೆ ಗುಲಾಬಿ ಬಣ್ಣದ ಸ್ಕ್ರೀನ್ಗಳು ಬಲೂನ್ಗ ಳನ್ನ ಹಾಕಿ ಡೆಕೋರೇಷನ್ ಮಾಡಿದ್ದಾರೆ.